ಇಲ್ಲಿ ಒಬ್ಬ ವ್ಯಕ್ತಿಯು ಮಾಸ್ಕ್ ಅನ್ನು ಧರಿಸಿ--

ಕೆಲವರು ತಮ್ಮ ಫ್ಯಾಮಿಲಿ ಯೊಂದಿಗೆ ಇಷ್ಟವಾದ ಸಮಯವನ್ನು ಕಲಿಯುತ್ತಿದ್ದಾರಂತೆ ಭಾಸವಾಗುತ್ತಿದೆ.

ಆ ತರಗತಿಯ ಪ್ರಕಾಶಮಾನವಾಗಿದೆ ಮತ್ತು ಗೋಡೆಗಳ ಮೇಲೆ ಕೆಲವು ಪೋಸ್ಟರ್ ಗಳನ್ನು ನಾವು ಕಾಣಬಹುದಾಗಿದೆ.

ಆ ಚಿತ್ರವು ಒಂದು ಉದ್ದವಾದ ಕಾರ್ರಿಡೋರನ್ನು ತೋರಿಸುತ್ತದೆ ಕಾರಿಡೋರ್ನ ಒಂದು ಬದಿಯಲ್ಲಿ ದೊಡ್ಡ ಕಿಟಕಿಗಳಿವೆ ಮತ್ತು ಇನ್ನೊಂದು ಬದಿಯಲ್ಲಿ ಬಾಗಿಲುಗಳಿವೆ ಆ --

ಅಂಗಡಿಯ ಹೊರಗೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಮತ್ತು ಅಂಗಡಿ ಒಳಗೆ ಅನೇಕ--

ಚಿತ್ರದಲ್ಲಿ ಒಂದು ಹಳೆಯ ಸೈಕಲ್ ತೋರಿಸುತ್ತಿದೆ ಸೈಕಲ್ ತುಕ್ಕು ಹಿಡಿದಂತೆ ಕಾಣುತ್ತಿದೆ ಮತ್ತು ಅದರ ಟಯರ್ ಗಳು ಗಾಳಿ ಇಲ್ಲದಂತೆ ಇವೆ.

ಕೆಲವು ಹಸುಗಳು ಕಂದು ಬಣ್ಣದಲ್ಲಿವೆ ಮತ್ತು ಕೆಲವು ಬಿಳಿ ಬಣ್ಣದಲ್ಲಿವೆ.

ಹಾಗು ಒಂದು ಶೆಡ್ ನ ಕೆಳಗೆ ನಿಂತಿವೆ.

ಬಹುಷಃ ಇದು ಒಂದು ಹಳ್ಳಿಯ ವಾತವರಣವನ್ನು ತೋರಿಸುತ್ತದೆ.

ಆ ಹಿನ್ನಲೆಯಲ್ಲಿ ವ್ಯಾಯಾಮ ಮಾಡುವ ಯಂತ್ರಗಳು ಮತ್ತು ಜನರು ವ್ಯಾಯಾಮ ಮಾಡುತ್ತ ಇರುವ --

ಅಲ್ಲಿ ಅನೇಕ ದುರಸ್ತಿಯಲ್ಲಿರುವ ಕಾರುಗಳನ್ನು ನೋಡಬಹುದಾಗಿದೆ.

ಈ ಚಿತ್ರವು ಒಂದು ಅ ಪೋಸ್ಟ್ ಆಫೀಸ ನಂತೆ ಕಾಣಿತ್ ಕಾಣಿಸುತ್ತದೆ ಅಲ್ಲಿ ಹಲವಾರು ಜನರು ಹೊರಗಡೆ ಕಾಯುತ್ತಾ ನಿಂತಿದ್ದಾರೆ ಅ--

ನಡೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ನಾವು ನೋಡಬಹುದು ಅನೇಕ ಜನರು--

ಆ ಕಪ್ಪುಗ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ವ್ಯಾಯಾಮ ಮಾಡುವವರಿಗೆ ಸೂಕ್ತವಾದ ವಾತಾವರಣವನ್ನು ಹೊಂದಿದೆ.

ಅ ಇದು ಸಂಜೆಯ ಸಮಯವಾಗಿದೆ ಇದು ದೀಪಗಳಿಂದ ಅಲಂಕಾರ--

ಆದಂತೆ ಭಾಸವಾಗುತ್ತಿದೆ ಇದು ತುಂಬ ಪ್ರಶಾಂತವಾಗಿರುವ ಸ್ಥಳವಾಗಿ ನೋಡಬಹುದಾಗಿದೆ.

ಈ ಚಿತ್ರವು ಅ ಪೋರ್ಟ್ ವೀಗೊ ಕಾರನ್ನು ತೋರಿಸುತ್ತದೆ ಇದು--

ಇದು ಬಹುಷಃ ಸಂಜೆಯ ತಂಪಾದ ಸಮಯದಲ್ಲಿ ತೆಗೆದಿರುವುದ ಚಿತ್ರ ಎನಿಸಲಾಗುತ್ತದೆ.

ವ ನೇತಾಡುತ್ತಿವೆ ಮತ್ತು ಅದರ ಕೆಳಗೆ ಕೆಂಪು ಮತ್ತು ಹಸಿರು ಹೂವುಗಳಿಂದ ಅಲಂಕರಿಸುವ ವಸ್ತು ಇದೆ.